ಇಲ್ಲಿ ಹ್ಮ್ ಒಂದು ಮೀಟಿಂಗ್ ಅಥವಾ ಮುಂತಾದವುಗಳನ್ನು ಏನೇ ಆದರು ಸಭೆಗಳನ್ನ ಮಾಡುವುದಕ್ಕೆ ಸೂಕ್ತವಾದ ಒಂದು ಸ್ಥಳವಾಗಿದೆ ಇಲ್ಲಿ ಊಟ ಉಪಹಾರ ಸಿಗುವಂತದ್ದು ಆಗಿದೆ --

ಹಲವಾರು ಜನರು ಇದನ್ನ ಇಷ್ಟಪಟ್ಟು ಪಡುವಂತ ಒಂದು ಸುಂದರವಾದ ಹೂವು ಆಗಿದೆ ಇದು ಗುಲಾಬಿ ರೆಡ್ ರೋಸ್. ಅಂತನೇ--

ಇದೊಂದು ಸುಂದರವಾಗಿರುವ ದೇವಸ್ಥಾನ ಈ ದೇವಸ್ಥಾನವನ್ನು ನೋಡಬಹುದು ಹಲವಾರು ಜನರು ಈ ದೇವಸ್ಥಾನದಲ್ಲಿ ಕುಳಿತಿರುವುದನ್ನು ನಾವು ನೋಡುತ್ತೇವೆ ಹಲವಾರು ಜನರು ಇಲ್ಲಿ ದೇವಸ್ಥಾನದಲ್ಲಿ ಕುಳಿತುಕೊಂಡು ಪಾಠಗಳನ್ನು ಕೇಳುವಂತಹ ಒಂದು ದೇವಸ್ಥಾನವಾಗಿದೆ.

ಒಂದು ಜನಪ್ರಿಯತೆ ಪಡೆದಿರುವಂತಹ ಒಂದು ಮಾಲ್ . ಈ ಮಾಲ್ ಅನ್ನು ನಾವು ನೋಡಬಹುದು ಹಲವಾರು ಜನರು ಇಲ್ಲಿ ಓಡಾಡುವಂತ ಒಂದು ಮಾಲ್ ಆಗಿದೆ.

ಅತಿ ಹೆಚ್ಚು ಜನರು ಈ ಒಂದೇ ತರದ ಬಟ್ಟೆಗಳನ್ನು ಹಾಕಿಕೊಳ್ಳುದಕ್ಕೆ ಬಟ್ಟೆ ಅಂಗಡಿಗಳಿಗೆ ಹೋಗಿ ಬಟ್ಟೆಗಳನ್ನು ತೆಗೆದುಕೊಂಡು ಬರುವುದನ್ನು ನಾವು ಕಾಣುತ್ತೇವೆ. . ಡಾನ್ಸ್ ಮುಂತಾದ ಪ್ರೋಗ್ರಾಮ್ಗಳಿಗೆ ಸಿಗುವಂತ--